ಆಗುತ್ತ ಆಗ ಮಾತ್ರ ನಾವು

ಇಲ್ಲ ಅಂದ್ರೆ ಅದರ್ ಮೌಲ್ಯ ಕಮ್ಮಿ ಅದಾಗ

ನಮ್ಗೆ ಮತ್ತೆ

ಹೌದು ಖಂಡಿತ ತೊಂದ್ರೆ ಆಗುತ್ತೆ

ಈಗ ಒಂದು dollars ಗೆ ಈಗ ಇಪ್ಪತ್ತೊಂದು ಎಂಬತ್ತೊಂದು ರೂಪಾಯ್ ಕೊಡ್ ಬೇಕು. ಹೌದ್ dollars ರೂಪದಲ್ ಆದ್ರೆ.

ಎಂಬತ್ತೊಂದ್ ರೂಪಾಯ್ ಕೊಡ್ಬೇಕು.

ಹ ಒಂದು ವರ್ಷದ ಹಿಂದೆ ನನಗೆ ತಿಳಿದ ಮಟ್ಟಕ್ಕೆ ಒಂದು dollar ಖರೀದಿ ಮಾಡ್ ಬೆಕಂದ್ರೆ ಎಪ್ಪತ್ನಾಲ್ಕ್ ರೂಪಾಯ್ ಕೊಡ್ ಬೇಕಿತ್ತು.

ಈಗ ಎಂಬತ್ತ್ ಒಂದ್ ರೂಪಾಯ್ ಅಂದ್ರೆ ಈಗ ನಮ್ಮ ನಮ್ಮ ರೂಪಾಯ್ ನ ಮೌಲ್ಯ dollar ಮುಂದೆ ಜಾಸ್ತಿ ಕಮ್ಮಿ ಆಗೈತೆ.

ಹೌದು ನಮ್ದು ಒಂದೇ ಅಲ್ಲ ಎಲ್ಲ ದೇಶಗಳ Currency ಕೂಡಿ ಅದರ ಮೌಲ್ಯವನ್ನು ಕಮ್ಮಿ ಮಾಡ್ಕೊಂಡಿದೆ

ಹೌದು ಆದ್ರೆ ಎಲ್ಲ Currency ಗಳಿಗಿಂತ ನಮ್ಮ ಭಾರತದ Currency ಸ್ವಲ್ಪ ಮೇಲು ಅಂತಾರೆ.

ಅದೆ ನೋಡ್ಬೇಕು ಅದು ಏನಾನಗುತ್ತೆ ಏನು ಅಂತ.

ಈಗ ಇಂತ time ಅಲ್ಲಿ ನಾವು ನಮ್ಮ Currency ಅಲ್ಲಿರುವ Currency ಹಣವನ್ನು dollar ಅನ್ನು ಆಗಿ ಮಾರ್ಪಡಿಸಿ ಮುಂಚೆನೇ ನಾವು ಖರೀದಿ ಮಾಡಿದ್ರೆ.

ಅವಾಗ ನಮ್ಮ dollar ಹಣವನ್ನು ಈಗ ನಾವು

ನಾವು ನಮ್ಮ ಮೌಲ್ಯವನ್ನು ಹೆಚ್ಚಿಸ್ಕೊಂತಿದ್ ಅಂದ್ರೆ ಲಾಭ ಪಡಿತಿದ್ವಿ.

ವಾಗ ನಾವ್ ಆ ತರ ಕಾರ್ಯನು ಮಾಡಿರಲಿಲ್ಲ

ಈಗ ಅದರ ಪರಿಣಾಮ ಏನು ಅಂತ ಈಗ ಗೊತ್ತಾಗ್ತಿದೆ.

ಹೌದು ಇದೆಲ್ಲ un certainty

ನಮ್ಗೆನು ತಿಳಿಯೋದಿಲ್ಲ ಇದೆಲ್ಲ ಆಗುತ್ತೆ ಆಗ್ದಿರನು ಇರುತ್ತೆ.

ಆದರು ನಾವು ನಮ್ಮ ಈ ನಮ್ನ ಮೌಲ್ಯ ಕಳೆದುಕೊಳ್ಳ ದಿರ ನೋಡ್ಕೋಬೇಕು ಇದೊಂದು ಒಳ್ಳೆಯ ಪಾಠ ವಾಗುತ್ತೆ. ಹೌದು ನಾಗೇಶ್ ಅವ್ರೆ ತುಂಬಾ ಖಂಡಿತ.

for Example ಈಗ bank ಅಲ್ ಹಣವನು

ಆ ಹಣವನ್ನು ಈಗ ಒಂದು ವರ್ಷ ಇಲ್ಲ ಐದು ವರ್ಷ ನಾವು saving account ಅಲ್ಲಿ ಇಡುವ ಬದಲು

ಅದೆ ಹಣವನ್ನೇ ನಾವು Fixed Deposit ಆಗಿ

ನಮ್ಗೆ ಬಡ್ಡಿ ಜಾಸ್ತಿ ಬರಬೌದು ಅದೆ ಅದೆ ತರ ಅದೆ ಹೂಡಿಕೆ ಅಂತೆ.

ನಮಗೂ ಕೂಡ ದುಡ್ದನ್ನೋದು ಬರೋದ್ ಒಂದೇ ಅಲ್ದೆ ನಮ್ ದೇಶಕ್ಕೂ ಕೂಡ

ಈಗ ಒಂದು ದೊಡ್ದಾಗಿ Construction ಮಾಡ್ ಬೇಕಂದ್ರೆ

ಉದರ್ನೆಗೆ ಈಗ ನಾನು ಒಂದ್ ಹಾಸ್ಟೆಲ್ ಕಟ್ಬೇಕ್ ಆದ್ರೆ ಹತ್ತ್ ಕೋಟಿ ಆಗುತಂದ್ರೆ

ಗವರ್ಮೆಂಟ್ ಬಳಿ ಹತ್ತ್ ಕೋಟಿ ಇಲ್ಲದೆ ಇರಬಹುದು.

ಸಾಲವನ್ನು

Government ಅವ್ರು ಕರಿದಿ ಮಾಡಿಕೊಳ್ಳಿ ಅಂತ ಸಾರ್ವಜನಿಕರಿಗೆ ಕೊಡುತ್ತವೆ ಕರೆ ನೀಡುತ್ತದೆ.

ಮಾಡದ್ರೆ ನಾವು indirect ಆಗಿ ನಮ್ಮ ದೇಶವನ್ನು ಬೆಳೆಸಲು ಒಂತರ

ಅದರ ಫಲಿತಾಂಶ ವಾಗಿ ನಾವು ಮಾಡೋಕೆ ಬಡ್ಡಿ ಹೂಡಿ ಬಡ್ಡಿ ಪಡಿಬೋದು.

ಇದೊಂದು ಒಳ್ಳೆ ತರ ಇದು ಒಂದೇ ಎರಡ್ ಕೆಲ್ಸ ಮಾಡ್ದಂಗೆ ಒಂದೇ ಸತಿ ನಾವು ಲಾಭ ಪಡಿಬೋದು ನಮ್ಮ ದೇಶಕ್ಕೂ ಒಂದೇ

ಅದಕ್ಕೆ ನಮ್ಗೆ ಒಂದ್ ಸ್ವಲ್ಪ ನಮ್ಗೆ Knowledge ಬರ್ಲಿ ಅಂತ finance ಬಗ್ಗೆ

ನಾವು ಈ ಒಂದು Conversation ಮಾಡ್ತಾ ಇದಿವಿ.

ಹೌದು ನಿಮ್ ಅಭಿಪ್ರಾಯ ಏನು Finance Education ಬಗ್ಗೆ. Finance Education ಅಂದ್ರೆ ಅದೆ ನೀವ್ ಹೇಳಿದ್ದೆ ನಾಗೇಶ್ ಅವ್ರೆ ಇದೆ ಸರಿ.

ನೀವ್ ಹೇಳ್ದಂಗೆನೆ.

ಇದೆ ತರನೇ correct ಅಂತ ನನಗೂ ಅನ್ಸುತ್ತೆ.

ನನಗೆ ತಿಳಿದ ಮಟ್ಟಿನಲ್ಲಿ ಒಂದು ಈ ಹಣದ ಬಗ್ಗೆ ಅಂದ್ರೆ ಈ Finance Education ನಮ್ಮ Generation ಗೆ ಜಾಸ್ತಿ Important ಅನ್ಸುತ್ತೆ.

ಈಗ ನನಗೆ ಜಾಸ್ತಿ ಗೊತ್ತಿರ್ಲಿಲ್ಲ.

ಹಣವನ್ನ ಹೆಂಗೆ ಯಾವ್ ತರ use ಮಾಡೋದು

ನಮ್ಮ ಪುಸ್ತಕದ ಬದನೇಕಾಯಲ್ಲಿ ಏನು ತಿಳಸಲ್ಲ.

ಈಗೆಲ್ಲ ಬುದ್ದಿ ಶಕ್ತಿ ಯಿಂದ ಆಳಬೇಕು ದೇಶವನ್ನ

ಪುಸ್ತಕ ಮೂಲಕ ಆನ್ನೋದ್ ಇಗದು ಸುಳ್ಳಾಗಿದೆ ನಾಗೇಶ್ ಅವ್ರೆ.

ಯಾಕಂದ್ರೆ ನಮ್ಗ್ ಕೊಡೊ ಮಾಹಿತಿ ಕೂಡ ಶಿಕ್ಷಕ ಆಗಿರ್ಲಿ ಯಾರೇ ಆಗಿರ್ಲಿ

ಅವರಿಂದಾನೆ ಈ ತರ ಆಗಿದ್ದು ಅಂತ ನನ್ ಅನಿಸಿಕೆ.

ಧನ್ಯವಾದಗಳು ನಾಗೇಶ್ ಅವ್ರೆ ಇಷ್ಟೂತ್ತು ನಮ್ ಜೊತೆ Conversion ಮಾಡಿದಕ್ಕೆ

ಹಾ. ನಾನ್ ಸೌಖ್ಯ. ನೀನ್ ಹೇಗಿದ್ದೀಯಾ?

ಹೌದಾ? ಇವಾಗ?

ನಾನು ಈಗ ಇಲ್ಲೇ site ಅಲ್ಲಿದ್ದೇನೆ.

ಎ~ ಎಷ್ಟು ಸಮಯ ಆಯ್ತು ಮಾರ್ರೇ ನಿನ್ನನ್ನು ನೋಡಿ. ಅಲ್ಲ , ಅದೇ ನಾನು ಕೆಲ್ಸದ ಮೇಲೆ full busy ಇದ್ದೆ.

ಅದೇ. ಸಣ್ಣದಿರುವಾಗ ನಾವೆಲ್ಲ ಒಟ್ಟಿಗಿದ್ದದ್ದಲ್ವ? ಹ. ಹೌದೌದು ಹೌದೌದು ಅದೇ ಅದೇ. mobile ಎಲ್ಲ ನೋಡುವಾಗ ಅದ್ರಲ್ಲಿ ನಮ್ದೇಲ್ಲ ಬಾಲ್ಯದೆಲ್ಲ photo ಎಲ್ಲ ನೋಡುವಾಗ, ಬಾಲ್ಯದ ನೆನಪು ಬರ್ತದೆ ನಮ್ಗೆ. ಅದೇ phone ಮಾಡಿದ್ದು. ಇಲ್ಲದ್ರೆ ಮಾಡ್ಲಿಕ್ಕಿರ್ಲಿಲ್ಲ ನೀನಲ್ವಾ? , ಹೌದು . ಅದೇ ಶಾಲೆಗೆಲ್ಲ ಹೋಗುವಾಗ. ಒಟ್ಟಿಗೆ ಹೋಗ್ತಿದ್ದದ್ದು ಶಾಲೆಗೆ. ಒಟ್ಟಿಗೆ ಹೋಗ್ತಿದ್ದದ್ದು. ಅದ್ ಅದೇ ಅದೇ ಅದೇ ಅದೇ. ಈಚೆ teacher sir bench ನ ಮೇಲೆ ನಿಲ್ಲಿಸಿದ್ದು.

ನೀನು ಮಗ್ಗಿ ಹೇಳಿಲ್ಲಲ್ವ, ಅದಕ್ಕೇ. ಹೌದೌದು ಹೌದೌದು. ಮತ್ತೆ ಹೊಡಿ

ಹೌದ್, ನೆನ್ಪುಂಟು. ಮತ್ತೆ ಹೊಡಿಯುವಾಗ, ಈ ಬದಿಯಿಂದ ನೆಗಾಡ್ತಿದ್ದದ್ದು.

ಹೋ, ಅದು ಕೂಡ ನೆನಪಿದೆ ನಿನ್ಗೆ. ಅದೆಲ್ಲ ನೆನ್ಪುಂಟು.

ಒಳ್ಳೆದಿತ್ತಲ್ವ? ಮತ್ತೆ ಮಳೆಗಾಲದಲ್ಲಿ ಇಬ್ರು ಒಟ್ಟಿಗೆ ಹೋಗುವಾಗ ಇದ್ರಲ್ಲಿ, ಇದ್ರದ್ದು ನೀರೆಲ್ಲ ನಾನು ಹಾರಿಸ್ತಿದ್ದದ್ದು.